ಜಾವಾದಲ್ಲಿ ಮೆಥಡ್ ಓವರ್ಲೋಡಿಂಗ್ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಮೆಥಡ್ ಓವರ್ಲೋಡಿಂಗ್ ಎಂದರೇನು
ಎಂದು ಮತ್ತು ಮೆಥಡ್ ಓವರ್ಲೋಡ್ ಮಾಡುವುದು ಹೇಗೆಂದು ಕಲಿಯುತ್ತೇವೆ
ನಾವು ಇಲ್ಲಿ ಉಬುಂಟು ವರ್ಷನ್ 1110 ಒಎಸ್ ಉಬಂಟು ವರ್ಶನ್ ೧೧೧೦ ಓಪರೇಟಿಂಗ್ ಸಿಸ್ಟಮ್ ಜಾವಾ ಡೆವಲಪ್ಮೆಂಟ್ ಕಿಟ್ 16 ಜಾವಾ ಡೆವೆಲೊಪ್ಮೆಂ ಟ್ ಕಿಟ್ ೧೬ ಎಕ್ಲಿಪ್ಸ್ 370 ಮತ್ತು ಎಕ್ಲಿಪ್ಸ್ ೩೭೦ ಗಳನ್ನು ಉಪಯೋಗಿಸುತ್ತೇವೆ
ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನಾವು ಮೆಥಡ್ ಗಳನ್ನು ರಚನೆ ಮಾಡಲು ಮತ್ತು ಜಾವಾದಲ್ಲಿ ಎಕ್ಲಿಪ್ಸ್ ಅನ್ನು ಉಪಯೋಗಿಸಿ ಕನ್ಸ್ ಟ್ರಕ್ಟರ್ ಓವರ್ಲೋಡಿಂಗ್ ಮಾಡಲು ತಿಳಿದಿರಬೇಕು
ತಿಳಿದಿರದಿದ್ದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಾಗಿ ಕೆಳಕಂಡ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpwwwspoken tutorialಒರ್ಗ್ ಮೆಥಡ್ ಓವರ್ಲೋಡಿಂಗ್ ಎಂದರೇನು
ಒಂದು ಕ್ಲಾಸ್ ನಲ್ಲಿ ಎರಡು ಅಥವಾ ಹೆಚ್ಚು ಒಂದೇ ಹೆಸರುಳ್ಳ ಮೆಥಡ್ ಗಳನ್ನು ಡಿಫೈನ್ ಮಾಡಿ
ಅವುಗಳ ಪ್ಯಾರಾಮೀಟರ್ ಗಳ ವಿಧ ಅಥವಾ ಸಂಖ್ಯೆಗಳಲ್ಲಿ ವ್ಯತ್ಯಾಸವಿರಬೇಕು
ಈ ಮೆಥಡ್ ಗಳನ್ನು ಓವರ್ಲೋಡೆಡ್ ಮೆಥಡ್ ಗಳು ಎನ್ನುತ್ತಾರೆ
ಈ ಪ್ರಕ್ರಿಯೆಯನ್ನು ಮೆಥಡ್ ಓವರ್ಲೋಡಿಂಗ್ ಎನ್ನುತ್ತಾರೆ
ಈಗ ಮೆಥಡ್ ಓವರ್ಲೋಡ್ ಮಾಡುವುದು ಹೇಗೆಂದು ನೋಡೋಣ
ಎಕ್ಲಿಪ್ಸ್ ನಲ್ಲಿ ನಾವು ಅಡಿಷನ್ ಎಂಬ ಕ್ಲಾಸ್ ಅನ್ನು ಹೊಂದಿದ್ದೇವೆ
ಈ ಕ್ಲಾಸ್ ನ ಒಳಗೆ ನಾವು ಎರಡು ಇಂಟೀಜರ್ ವೇರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡೋಣ
ಹಾಗಾಗಿ ಇಂಟ್ a ಸಮ 10 ಮತ್ತು ಇಂಟ್ b ಸಮ 5 ಎಂದು ಟೈಪ್ ಮಾಡಿ
ಈ ಎರಡು ಇಂಟೀಜರ್ ಗಳನ್ನು ಕೂಡಲು ಒಂದು ಮೆಥಡ್ ಅನ್ನು ರಚನೆ ಮಾಡೋಣ
ವಾಯ್ಡ್ ಅಡ್ ಎಂದು ಟೈಪ್ ಮಾಡಿ ಪೆರಾಂಥಿಸಿಸ್ ಹಾಕಿ
ಕರ್ಲೀ ಬ್ರ್ಯಾಕೆಟ್ ನಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ aಬ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಈ ಮೆಥಡ್ ನಮಗೆ ಎರಡು ಇಂಟೀಜರ್ ವೇರಿಯೇಬಲ್ ನ ಮೊತ್ತವನ್ನು ಕೊಡುತ್ತದೆ
ಈಗ ನಾವು ಎರಡು ಪ್ಯಾರಾಮೀಟರ್ ಗಳನ್ನು ತೆಗೆದುಕೊಳ್ಳುವ ಇನ್ನೊಂದು ಮೆಥಡ್ ಅನ್ನು ರಚನೆ ಮಾಡೋಣ
ವಾಯ್ಡ್ ಅಡ್ಟ್ವೊನಂಬರ್ಸ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಇಂಟ್ ನಮ್1 ಅಲ್ಪವಿರಾಮ ಇಂಟ್ ನಮ್2 ಎಂದು ಟೈಪ್ ಮಾಡಿ
ನಂತರ ಕರ್ಲೀ ಬ್ರ್ಯಾಕೆಟ್ ನಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ num1ನಮ್2 ಎಂದು ಟೈಪ್ ಮಾಡಿ

ಆದ್ದರಿಂದ ಈ ಮೆಥಡ್ ನಮಗೆ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡಿದ ಎರಡು ಬೆಲೆಗಳ ಮೊತ್ತವನ್ನು ಕೊಡುತ್ತದೆ
ಈಗ ನಾವು ಕ್ಲಾಸ್ ನ ಒಂದು ಒಬ್ಜೆಕ್ಟ್ ಅನ್ನು ರಚನೆ ಮಾಡಿ ಮೆಥಡ್ ಅನ್ನು ಕಾಲ್ ಮಾಡೋಣ
ಹಾಗಾಗಿ ಮೈನ್ ಮೆಥಡ್ ನಲ್ಲಿ ಅಡಿಷನ್ ಎಂದು ಅರ್ಥಾತ್ ಕ್ಲಾಸ್ ನ ಹೆಸರನ್ನು ಟೈಪ್ ಮಾಡಿ ಒಬಿಜೆ ಸಮ ನ್ಯೂ ಅಡಿಷನ್ ಎಂದು ಟೈಪ್ ಮಾಡಿ ಪೆರಾಂಥಿಸಿಸ್ ಸೆಮಿಕೋಲನ್ ಹಾಕಿರಿ

ನಂತರ objಅಡ್ ಎಂದು ಟೈಪ್ ಮಾಡಿ ಮತ್ತು objಅಡ್ಟ್ವೊನಂಬರ್ಸ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ನಾವು ಎರಡು ಆರ್ಗ್ಯುಮೆಂಟ್ಸ್ ಗಳನ್ನು ಪಾಸ್ ಮಾಡುತ್ತೇವೆ
ಒಂದು ವೇಳೆ ನಾವು ದಶಾಂಶವಿರುವ ಬೆಲೆಯನ್ನು ಪಾಸ್ ಮಾಡಿದರೆ ಉದಾಹರಣೆಗೆ 25 ಅಲ್ಪವಿರಾಮ 3
ನಾವು ಥೆ ಮೆಥಾಡ್ ಅಡ್ಟ್ವೊನಂಬರ್ಸ್ ಇಂಟ್ int ಒಎಫ್ ಥೆ ಕ್ಲಾಸ್ ಅಡಿಷನ್ ಇಸ್ ನಾಟ್ ಅಪ್ಲಿಕೇಬಲ್ ಫೋರ್ ಥೆ ಆರ್ಗ್ಯುಮೆಂಟ್ ಡಬಲ್ int ಎಂಬ ದೋಷವನ್ನುಕಾಣುತ್ತೇವೆ
ಹಾಗಾಗಿ ಈ ಮೆಥಡ್ ನಲ್ಲಿ ನಾವು ಇಂಟ್ ಬದಲು ಡಬಲ್ ಬರೆಯೋಣ
ಹಾಗಾಗಿ ಇಂಟ್ ಅನ್ನು ಡಬಲ್ ಎಂದು ಬದಲಾಯಿಸಿ
ಸೇವ್ ಮಾಡಿ ರನ್ ಮಾಡಿರಿ
ದೋಷ ಪರಿಹಾರವಾದದ್ದನ್ನು ನೋಡಬಹುದು
ನಮಗೆ ತಿಳಿದಿರುವಂತೆ ಜಾವಾ ಇಂಟ್ ಅನ್ನು ಡಬಲ್ ಆಗಿ ತಾನೇ ಬದಲಾಯಿಸಿಕೊಳ್ಳುತ್ತದೆ
ಹಾಗಾಗಿ ನಾವು ಇಂಟೀಜರ್ ಆರ್ಗ್ಯುಮೆಂಟ್ ಅನ್ನು ಕೂಡ ಪಾಸ್ ಮಾಡಬಹುದು
ಸೇವ್ ಮಾಡಿ ರನ್ ಮಾಡಿರಿ
ಫಲಿತದಲ್ಲಿ ನಾವು ಎರಡು ಇಂಟೀಜರ್ ವೇರಿಯೇಬಲ್ ಗಳ ಮೊತ್ತವನ್ನು ನೋಡುತ್ತೇವೆ
ಮತ್ತು ನಾವು ಪಾಸ್ ಮಾಡಿದ ಎರಡು ಸಂಖ್ಯೆಯ ಆರ್ಗ್ಯುಮೆಂಟ್ ಗಳ ಮೊತ್ತವನ್ನು ಸಹ ನೋಡಬಹುದು
ನಾವು ಇಲ್ಲಿ ಎರಡು ಮೆಥಡ್ ಗಳೂ ಒಂದೇ ಕಾರ್ಯ ನಿರ್ವಹಿಸುವುದನ್ನು ನೋಡಬಹುದು
ವ್ಯತ್ಯಾಸವೆಂದರೆ ಮೊದಲನೇ ಮೆಥಡ್ ಯಾವುದೇ ಪ್ಯಾರಾಮೀಟರ್ ಅನ್ನು ಹೊಂದಿಲ್ಲ ಆದರೆ ಎರಡನೇ ಮೆಥಡ್ ಎರಡು ಪ್ಯಾರಾಮೀಟರ್ ಗಳನ್ನು ಹೊಂದಿದೆ
ಹಾಗಾಗಿ ಈ ಸಂದರ್ಭದಲ್ಲಿ ಜಾವಾವು ಮೆಥಡ್ ಓವರ್ಲೋಡಿಂಗ್ ಅನ್ನು ಉಪಯೋಗಿಸುತ್ತದೆ
ನಾವು ಎರಡೂ ಮೆಥಡ್ ಗಳಿಗೆ ಒಂದೇ ಹೆಸರನ್ನು ಕೊಡೋಣ
ಅಡ್ಟ್ವೊನಂಬರ್ಸ್ ಅನ್ನು ಅಡ್ ಎಂದು ಬದಲಿಸಿ ಮತ್ತು ಇಲ್ಲೂ ಕೂಡ ಬದಲಿಸಿ

ನಾವು ಇದೇ ಕಾರ್ಯ ಮಾಡುವ ಇನ್ನೊಂದು ಮೆಥಡ್ ಅನ್ನು ಡಿಫೈನ್ ಮಾಡೋಣ
ವಾಯ್ಡ್ ಅಡ್ ಎಂದು ಟೈಪ್ ಮಾಡಿ ಮತ್ತು ಬ್ರ್ಯಾಕೆಟ್ ನಲ್ಲಿ ಇಂಟ್ ನ್1 ಇಂಟ್ ನ್2 ಇಂಟ್ ನ್3 ಎಂದು ಟೈಪ್ ಮಾಡಿ
ಇಲ್ಲಿ ನಾವು ಮೂರು ಪ್ಯಾರಾಮೀಟರ್ ಗಳನ್ನು ಕೊಟ್ಟಿದ್ದೇವೆ
ಕರ್ಲೀ ಬ್ರ್ಯಾಕೆಟ್ ನಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಬ್ರ್ಯಾಕೆಟ್ ನಲ್ಲಿ n1n2n3 ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಈ ಮೆಥಡ್ ಮೂರು ಸಂಖ್ಯೆಗಳ ಮೊತ್ತವನ್ನು ಕೊಡುತ್ತದೆ
ಈ ಮೆಥಡ್ ಅನ್ನು ಕಾಲ್ ಮಾಡೋಣ
ಒಬಿಜೆ ಡಾಟ್ ಅಡ್ 154 ಎಂದು ಟೈಪ್ ಮಾಡಿ
ಸೇವ್ ಮಾಡಿ ರನ್ ಮಾಡಿರಿ
ಫಲಿತದಲ್ಲಿ ನಾವು ಮೂರು ಸಂಖ್ಯೆಗಳ ಮೊತ್ತವನ್ನು ಪಡೆಯುತ್ತೇವೆ
ಅದುವೇ 10 ಹಾಗಾಗಿ ಜಾವಾ ಕಂಪೈಲರ್ ಪ್ಯಾರಾಮೀಟರ್ ಗಳಿಗೆ ಸಂಬಂಧಿಸಿದ ಮೆಥಡ್ ಅನ್ನು ಓವರ್ಲೋಡ್ ಮಾಡುತ್ತದೆ
ಇದು ಪ್ಯಾರಾಮೀಟರ್ ಗಳ ವಿಧ ಮತ್ತು ಸಂಖ್ಯೆಯನ್ನು ಪರಿಶೀಲಿಸುತ್ತದೆ
ಹಾಗಾಗಿ ಪ್ರೋಗ್ರಾಮ್ಮರ್ ಗಳು ಮೆಥಡ್ ಗಳ ಹೆಸರಿನ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ
ಮತ್ತು ಪಾಸ್ ಮಾಡಿದ ಆರ್ಗ್ಯುಮೆಂಟ್ ಗಳ ವಿಧ ಮತ್ತು ಸಂಖ್ಯೆಯ ಬಗ್ಗೆಯೂ ಚಿಂತಿಸುವ ಅಗತ್ಯವಿಲ್ಲ
ಸ್ಟ್ರಿಂಗ್ ಗಳನ್ನು ಜೋಡಿಸುವ ಇನ್ನೊಂದು ಮೆಥಡ್ ಅನ್ನು ಕೂಡ ರಚಿಸಬಹುದು
ನಾವೀಗ ಇನ್ನೊಂದು ಓವರ್ ಲೋಡ್ ಮೆಥಡ್ ಅನ್ನು ರಚಿಸೋಣ
ವಾಯ್ಡ್ ಅಡ್ ಸ್ಟ್ರಿಂಗ್ s1ಸ್ಟ್ರಿಂಗ್ ಸ್2 ಎಂದು ಟೈಪ್ ಮಾಡಿ ಕರ್ಲೀ ಬ್ರ್ಯಾಕೆಟ್ ನಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ s1ಸ್2 ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಮತ್ತು ನಾವು ಈ ಮೆಥಡ್ ಅನ್ನು ಕಾಲ್ ಮಾಡೋಣ
ಒಬಿಜೆ ಡಾಟ್ ಅಡ್ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿHello ಅಲ್ಪವಿರಾಮ ಮತ್ತೆ ಡಬಲ್ ಕೋಟ್ಸ್ ನಲ್ಲಿ ಸ್ಪೇಸ್ ಕೊಟ್ಟು ವರ್ಲ್ಡ್ ಎಂದು ಟೈಪ್ ಮಾಡಿ
ಸೇವ್ ಮಾಡಿ ರನ್ ಮಾಡಿರಿ
ಫಲಿತದಲ್ಲಿ ನಾವು ಹೆಲ್ಲೊ ಸ್ಪೇಸ್ ವರ್ಲ್ಡ್ ಎಂದು ನೋಡುತ್ತೇವೆ
ಎರಡು ಸ್ಟ್ರಿಂಗ್ ಆರ್ಗ್ಯುಮೆಂಟ್ ಅನ್ನು ಹೊಂದಿರುವ ಅಡ್ ಮೆಥಡ್ ಅವುಗಳನ್ನು ಜೋಡಿಸುತ್ತದೆ
ಒಂದು ವೇಳೆ ಈಗ ನಾವು ರಿಟರ್ನ್ ಹೊಂದಿರುವ ಮೆಥಡ್ ಅನ್ನು ಡಿಕ್ಲೇರ್ ಮಾಡಿದರೆ ಎನಾಗುತ್ತದೆಂದು ನೋಡೋಣ
ಇಂಟ್ ಅಡ್ ಬ್ರ್ಯಾಕೆಟ್ ತೆರೆದು ಪ್ಯಾರಾಮೀಟರ್ ಗಳಿಲ್ಲದೆ ಮುಚ್ಚಿ ಕರ್ಲೀ ಬ್ರ್ಯಾಕೆಟ್ ಹಾಕಿರಿ
ಡುಪ್ಲಿಕೇಟ್ ಮೆಥಾಡ್ add ಇನ್ ಟೈಪ್ ಅಡಿಷನ್ ಎಂಬ ದೋಷವನ್ನು ಪಡೆಯುತ್ತೇವೆ
ಯಾಕೆಂದರೆ ನಾವು ಈಗಾಗಲೇ ಅಡ್ ಎಂಬ ಪ್ಯಾರಾಮೀಟರ್ ಗಳಿಲ್ಲದ ಮೆಥಡ್ ಅನ್ನುರಚಿಸಿದ್ದೇವೆ
ಹಾಗಾಗಿ ಮೆಥಡ್ ಅನ್ನು ಓವರ್ ಲೋಡ್ ಮಾಡುವಾಗ ಯಾವಾಗಲೂ ಪ್ಯಾರಾಮೀಟರ್ ಗಳಲ್ಲಿ ವ್ಯತ್ಯಾಸವಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ
ಕೇವಲ ರಿಟರ್ನ್ ಟೈಪ್ ನಲ್ಲಿ ವ್ಯತ್ಯಾಸವಿದ್ದಾಗ ಮೆಥಡ್ ಅನ್ನು ಓವರ್ ಲೋಡ್ ಮಾಡಲು ಸಾಧ್ಯವಿಲ್ಲ
ಆದ್ದರಿಂದ ಈ ಮೆಥಡ್ ಅನ್ನು ತೆಗೆದು ಸೇವ್ ಮಾಡಿ
ಹೀಗೆ ಜಾವಾದಲ್ಲಿ ಮೆಥಡ್ ಒವರ್ ಲೋಡಿಂಗ್ ಮಾಡಲಾಗುವುದು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಮೆಥಡ್ ಒವರ್ ಲೋಡಿಂಗ್ ನ ಬಗ್ಗೆ ಮೆಥಡ್ ಒವರ್ ಲೋಡಿಂಗ್ ಮಾಡುವ ವಿಧಾನ ಮತ್ತು ಮೆಥಡ್ ಒವರ್ ಲೋಡಿಂಗ್ ನ ಉಪಯೋಗವನ್ನು ಕಲಿತಿದ್ದೇವೆ
ಸ್ವಂತ ಅಭ್ಯಾಸಕ್ಕಾಗಿ ಸಂಖ್ಯೆಗಳ ವ್ಯವಕಲನ ಮಾಡಲು ಸಬ್ಟ್ರಾಕ್ಟ್ ಎಂಬ ಮೆಥಡ್ ಅನ್ನು ರಚಿಸಿ ಮತ್ತು ಅದನ್ನು ಓವರ್ ಲೋಡ್ ಮಾಡಿ
ಈ ಟ್ಯುಟೋರಿಯಲ್ ನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವೀಡಿಯೋಗಾಗಿ 1 ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
ಇದು ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ವಿವರಣೆಯನ್ನು ನೀಡುತ್ತದೆ
ನೀವು ಒಳ್ಳೆಯ ಬ್ಯಾಂಡ್ವಿ ಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋ ವನ್ನು ಡೌನ್ಲೋ್ಡ್ ಮಾಡಿ ಕೂಡಾ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ
ಓನ್ಲೈನನ್ ಪರೀಕ್ಷೆ ಯಲ್ಲಿ ತೇರ್ಗಡೆಯಾದವರಿಗೆ ಪ್ರಮಾಣವನ್ನು ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ
ಇದು ಐಸಿಟಿ ದ್ವಾರಾ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಎಂಎಚಆರ್ಡಿ ಭಾರತ ಸರ್ಕಾರದಿಂದ ಸಮರ್ಥಿತವಾಗಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpspoken tutorialorgNMEICT Intro ನಾವು ಟ್ಯುಟೋರಿಯಲ್ನಿ ಕೊನೆಯನ್ನು ತಲುಪಿದ್ದೇವೆ
ಧನ್ಯವಾದಗಳು ಭಾಷಾಂತರ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್ ಉಪ್ಪಿನಪಟ್ಟಣ